ಆಸ್ಪತ್ರೆಯ ಮುಂಭಾಗದಲ್ಲಿ ದೊಡ್ಡ ಹೆಸರಿನ ಫಲಕವಿದೆ ಅದರಲ್ಲಿ ಸೌತ್ ಸಿಟಿ ಹಾಸ್ಪಿಟಲ್ ಎಂದು ಬರೆಯಲಾಗಿದೆ.

ಚಿತ್ರವು ಶಾಲೆಯ ವಿಶಾಲವಾದ ಆವರಣವನ್ನು ತೋರಿಸುತ್ತದೆ.

ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕಿಯೊಂದಿಗೆ ಕುಳಿತುಕೊಂಡಿದ್ದಾರೆ.

ಇದರಲ್ಲಿ ಮೂರು ವಿಧ್ಯಾರ್ಥಿಗಳು ನೀಲಿ ಬಣ್ಣದ ಶಾಲಾ ಸಮವಸ್ತ್ರವನ್ನು ಧರಿಸಿದ್ದಾರೆ.

ವಿದ್ಯಾರ್ಥಿಗಳು ಕರಾಟೆಯ ಮೂಲಭೂತ ಚಲನೆಗಳನ್ನು ಕಲಿಯುತ್ತಿದ್ದಾರೆ.

ಚಿತ್ರದಲ್ಲಿ ಕೌಂಟರ್ ಮತ್ತು ಕಚೇರಿಯ ಒಳಭಾಗವು ಸ್ಪಷ್ಟವಾಗಿ ಕಾಣುತ್ತದೆ.

ಒಬ್ಬ ವ್ಯಕ್ತಿಯು ಕೈಗೆ ಬ್ಯಾಂಡೇಜ್ ಹಾಕಿಕೊಂಡಿದ್ದಾನೆ.

ಇಲ್ಲಿ ನಾಲಕ್ಕು ಕೆಂಪು ಬಣ್ಣದ ಟ್ರೇ ಗಳಿವೆ.

ಅಂಗಡಿಯ ಹೆಸರು ಧನಲಕ್ಷ್ಮಿ ಬಂಡಾರ್ ಎಂದು ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಬರೆಯಲಾಗಿದೆ.

ಕಲ್ಲಿನ ಮೇಲೆ ಒಣಗಿದ ಮರದ ತುಂಡುಗಳು ಹಾಕಲಾಗಿದೆ.

ವೇದಿಕೆಯ ಹಿನ್ನೆಲೆಯನ್ನು ಬಿಳಿ ಬಣ್ಣದ ಹೂವುಗಳು ಮತ್ತು ಕೆಂಪು ಬಣ್ಣದ ಬಟ್ಟೆಯಿಂದ ಅಲಂಕರಿಸಲಾಗಿದೆ.

ಕಪಾಟಿನಲ್ಲಿ ವಿವಿಧ ಪರೀಕ್ಷೆಗಳ ಪುಸ್ತಕಗಳು ಮತ್ತು ಶಾಲಾ ಪುಸ್ತಕಗಳನ್ನು ಜೋಡಿಸಲಾಗಿದೆ.

ಎಲ್ಲಾ ವಿಧ್ಯಾರ್ಥಿಗಳು ಶಾಲಾ ಸಮವಸ್ತ್ರವನ್ನು ಧರಿಸಿದ್ದಾರೆ.

ಚಿತ್ರವು ಆಹಾರ ಮಳಿಗೆಯನ್ನು ಮತ್ತು ಅದರ ಸುತ್ತಲಿನ ಜನರನ್ನು ತೋರಿಸುತ್ತದೆ.

ಜೆ ಪಿ ಪಾರ್ಕ್ ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂತಹ ಉದ್ಯಾನವನ.

ಇಲ್ಲಿ ದಟ್ಟವಾದ ಹಸಿರು ಮರಗಳು ಮತ್ತು ಗಿಡಗಳಿವೆ.

ಇಲ್ಲಿ ಕೆ_ಎಸ್_ಆರ್_ಟಿ_ಸಿ ಬಸ್ ಗಳು ಸಾಲಾಗಿ ನಿಂತಿವೆ.

ವಿದ್ಯಾರ್ಥಿಗಳು ಕೆಂಪು ಮತ್ತು ಬಿಳಿ ಬಣ್ಣದ ಸಮವಸ್ತ್ರವನ್ನು ಧರಿಸಿದ್ದಾರೆ.

ಬಿಳಿ ಬಣ್ಣದ ಹೇರ್ ಕೂಲರ್ ಇದೆ.

ಈ ಚಿತ್ರವು ಕಟ್ಟಡಗಳನ್ನು ಮತ್ತು ಮರಗಳನ್ನು ಹೊಂದಿರುವ ಬೀದಿಯನ್ನು ತೋರಿಸುತ್ತದೆ.

ಬಲಬದಿಯಲ್ಲಿ ಕೆಲವು ಮನೆಗಳಿವೆ ಮತ್ತು ಎಡಬಿದಯಲ್ಲಿ ಮರಗಳಿವೆ.

ವ್ಯಕ್ತಿಯು ಬಿಳಿ ಅಂಗಿ ಮತ್ತು ನೀಲಿ ಜೀನ್ಸ್ ದರಿಸಿದ್ದಾನೆ.

ಕರ್ನಾಟಕದ ದ್ವಜದ ಮೇಲೆ ಸಮೃದ್ಧಿ ಕರ್ನಾಟಕ ಎಂದು ಬರೆದಿದೆ.

ಗಾಜಿನ ಟಿಪಾಯ್ ಮೇಲೆ ಹೂಗುಚ್ಚ ಇಡಲಾಗಿದೆ.

ನೀಲಿ ಬಣ್ಣದ ಎರಡು ಕಂಬಗಳನ್ನು ಕಂಬಗಳಿವೆ.

ತಂಪು ಪಾನೀಯದ ನಾಲ್ಕು ಟ್ರೇ ಟ್ರೇ ಗಳಿವೆ.

ಅಂಗಡಿಯಲ್ಲಿ ಅನೇಕ ಪುಸ್ತಕಗಳು ಮತ್ತು ಪೂಜಾ ಸಾಮಗ್ರಿಗಳಿವೆ.

ವ್ಯಕ್ತಿಯು ದೇವರಿಗೆ ಕೈಗಳನ್ನು ಮುಗಿದು ಪ್ರಾರ್ಥಿಸುತ್ತಿದ್ದಾನೆ.

ಇದು ಕಪ್ಪು ಗೋಡೆಗಳು ಮತ್ತು ಕಂದು ನೆಲ ಹಾಸ ಅನ್ನು ಹೊಂದಿರುವ ಒಳಾಂಗಣ ಸ್ಥಳವಾಗಿದೆ.

ಒಬ್ಬ ವ್ಯಕ್ತಿಯು ಬೆಟ್ಟದ ತುದಿಯಲ್ಲಿ ಕುಳಿತುಕೊಂಡಿದ್ದಾನೆ.

ಚಿತ್ರದಲ್ಲಿ ತೆರೆದ ಬ್ಯಾನೆಟ್ ಹೊಂದಿರುವ ಬಿಳಿ ಬಣ್ಣದ ಕಾರುಗಳಿವೆ.

ಕಾರಿನ ಮುಂಭಾಗ ಮತ್ತು ಇಂಜಿನ್ ಭಾಗವು ಸ್ಪಷ್ಟವಾಗಿ ಗೋಚರಿಸುತ್ತದೆ.

ಕೋಣೆಯ ಗೋಡೆಗಳು ತಿಳಿ ನೀಲಿ ಬಣ್ಣದಲ್ಲಿದೆ.

ಏಸುವಿನ ಎರಡು ಕ್ರಾಸ್ ಚಿನ್ಹೆ ಇದೆ.